ನೋಡಿ ಸ್ನೇಹಿತರೇ ಇಲ್ಲೊಂದು ಕಮಾಂಡ್ ಇದೆ ಕಮಾಂಡ್ ಮಾರಿ ಮುಂದೆ ಗಾರ್ಡನ್ ಇದೆ. ಗಾರ್ಡನ್ ಮಾರಿ ಮುಂದೆ ಎರಡು ಸೈಡು ಈ ಲೆಫ್ಟ್ ಮತ್ತು ರೈಟ್ ಇವೆ ಸ್ನೇಹಿತರೆ.

ನೋಡಿ ಈ ಫೋಟೋ ದಲ್ಲಿ ನಿಮಗೆ ನಾಲಕ್ಕು ಕಮಾನ್ ಕಾಣುತ್ತವೆ ಸ್ನೇಹಿತರೆ ನಾಲಕ್ಕು ಕಮಾನ್ ಇರುತ್ತವೆ ಸ್ನೇಹಿತರೆ.

ನೋಡಿ ಸ್ನೇಹಿತರೇ ಇದು ಒಂದು ಊರಿನ ರಸ್ತೆ ರಸ್ತೆಯಲ್ಲಿ ಓಡಾಡುತ್ತಿರುವ ಕಾರು ಗಳು ಮತ್ತು ಆಟೋಸ್ ನೋಡಿ ಸ್ನೇಹಿತರೆ ಬೈಕ್ ಗಳಿವೆ ನೋಡಿ ಸ್ನೇಹಿತರೆ ಮೇಲೆ ಒಂದು

ನೋಡಿ ಸ್ನೇಹಿತರೆ ಇದು ಒಂದು ಹೊಳೆ ಸಮುದ್ರ ಕೂಡ ಸ್ನೇಹಿತರೆ ಸಮುದ್ರದಲ್ಲಿಎರಡು ನಾವುಗಳು ಇವೆ ಸ್ನೇಹಿತರೆ. ನಾವು ಕೂಡ ನಡೆಸತ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಜನರು ಒಬ್ಬರು ಜನರು ಕೂಡ ಇದ್ದಾರೆ ಸ್ನೇಹಿತರೆ.

ಒಬ್ಬ ಬಾಯ್ಸ್ ಒಬ್ರು ಗರ್ಲ್ಸ್ ಇದ್ದಾರೆ ನೋಡಿ ಸ್ನೇಹಿತರೇ ಅಲ್ಲಿ ಚೆನ್ನಾಗಿ ನಾವ ಕೂಡ ನಡೆಸತ್ತಾ ಇದ್ದಾರೆ ನೋಡಿ ಸ್ನೇಹಿತರೇ ನೀರ್ ಗಳು ಚೆನ್ನಾಗಿವೆ ಸ್ನೇಹಿತರೆ.